ಇಲ್ಲಿ ಚೆನ್ನಾಗಿರುತ್ತೆ ನಿಮಗೂ ಖುಷಿ ಕೊಡುತ್ತೆ ಹ್ಯಾಪಿ ಆಗಿರುತ್ತೆ ನಮಗೆ ಯಾವ ತರಹ ಬೇಕೋ ಹಾಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ .

ಕಲರ್‌ ಕೂಡ ಅಷ್ಟೇನೇ ನಮಿಗೆ ಫೀಲ್‌ ಆಗೋ ತರ ಕಲರ್‌ ಕೂಡ ನೋಡಬಹುದು ಚೆನ್ನಾಗಿ ಇರುತ್ತೆ ಲೇಡಿಸ್‌ಗೆ ಎಲ್ಲಾ ತರಹದ ಬಟ್ಟೆ ಕೂಡ ಸಿಗುತ್ತೆ ನಮಿಗೆ ಫೀಲ್‌ ಆಗುತ್ತೆ.

ಲೈಕ್ ಯಾವದೇ ತರ ನಮ್ಮಿಗ್ ಕಂಫರ್ಟೇಬಲ್ ಫೀಲ್ ಆದ್ರೂ ನಮ್ಮಿಗ್ ಇಷ್ಟ ಆಗಿದ್ ತರ್ಕಾರಿನು ಕೂಡ ತಗೊಂಡ್ಬೋದು ಚನಾಗಿರುತ್ತೆ ನೋಡೋಕು ಕೂಡ ಚನಾಗಿರುತ್ತೆ ಇಷ್ಟ ಆಗತ್ತೆ.